ಇದರ ಮುಂದೆ ಒಂದು ಕಾರ್ ನಿಂತಿದೆ ಹಾಗೆ--

ಈ ಚಿತ್ರದಲ್ಲಿ ಒಂದು ದೇವಸ್ಥಾನವಾಗಿದ್ದು ಈ ದೇವಸ್ಥಾನ ಗಣೇಶನ ದೇವಸ್ಥಾನವಾಗಿದೆ.

ತಳ್ಳಿಕೊಂಡು ಹೋಗುತ್ತಿದ್ದರೆ ಹಾಗೆ ಅದರ ಪಕ್ಕದಲ್ಲಿ--

ಹಾಗೆ ಸ್ವಲ್ಪ ಹತ್ತಿರ ಬಂದ್ರೆ ಒಂದು ನೀರಿನ ಕೆರೆ ಇದೆ ನೀರು ಹರಿದು ಬರುತ್ತಿದೆ.

ಇದು ಒಂದು ಹೋಟೆಲ್ ಆಗಿದ್ದು ಹೋಟೆಲ್ ನಲ್ಲಿ ಊಟವನ್ನು ಇಟ್ಟಿದ್ದಾರೆ.

ಅದನ್ನು ಒಬ್ಬ ವ್ಯಕ್ತಿ ಪ್ರಶ್ನೆ ಮಾಡುತ್ತಿದ್ದಾರೆ.

ಇದರ ಪಕ್ಕದಲಿ ಬ್ರುಹ ಅಂತಸ್ತಿನ ಕಟ್ಟಡವಿದೆ.